ಯಾವುದೋ ಒಂದು ಕಾಲೇಜಿನ ಚಿತ್ರವಾಗಿದ್ದು ಅಲ್ಲಿ ಶಿಕ್ಷಕರೂ ಹಾಗೇ ಪೋಲೀಸರು ಕೂಡ ನಿಂತಿದ್ದಾರೆ .

ಸಿ.ಯು.ಬಿ ಎ.ಟಿ.ಎಮ್ ಆಗಿದ್ದು ಇಲ್ಲಿ ಜನರು ಅವರ ಅಗತ್ಯಕ್ಕಾಗಿ ದುಡ್ಡನ್ನು ಇಡಲು ಅಥವಾ--